ಇಲ್ಲಿ ಸೋಫಾ ಸೀಟ್ ಗೋಳ ಆವಾ.

ಇದು ಒಂದು ಕಿರಾಣಿ ದುಃಖಾನ ಅದ.

ಅಕಾಡೆ ಇಬ್ಬ ಮೂವರೆಂಬದು ವೈಟ್ ಟೀ ಶರ್ಟ್ ಹಾಕ್ಕೊಂಡರಾ.

ಮತ್ತ್ ಅದು ಬಕಿಟ್ಟು ನೀಲಿ ಕಲರ್ ಅದ.

ಇಲ್ ಎಲ್ಲ ಮಂದಿ ಕುಂತಿ ಕೇಳತ್ತಾರ.

ಇಲ್ಲಿ ಬಿಡ್ಲಿಂಗ್ ಮ್ಯಾಲ ಎರಡು ಪೈಪು ಕೂಡ್ಲೆ ಮಾಡಿದ್ದಾಗ.

ಮತ್ತಿಲ್ಲಿ ಆಜು ಭಾಜು ಸ್ಟುಲ್ ಗೋಳ ಆವಾ.

ಇಲ್ಲೆಲ್ಲ ಲೈನ್ ಸರಿ ಕುರ್ಚಿ ಹಾಕಿಂದವ.

ಮತ್ತಾ ಇಲ್ಲಿ ಕನ್ನಡಿಯಾಗ ಒಬ್ಬ ಮನುಷ್ಯ ಕಟಿಂಗ್ ಮಾಡತ್ತಾನ.

ಇಲ್ಲಿ ಎಲ್ಲಾ ಸೋಫಾ ಸೀಟ್ ಅವ ಒಂದೆರಡು ಕುರ್ಚಿ ಗಳದು ಸೀಟು ಗಳು ಎರಡು ಹವಾ.

ಮತ್ತ್ ಇಲ್ಲಿ ಎಲ್ಲಾ ಸೀರಿಗೋಳು ಎಲ್ಲ ಕರೆಕ್ಟ್ ಆಗಿ ಜೋಡಿಸಿ ಇಕ್ಕಿಂದ ಅವ.